ಒಳ್ಳೆಯ ವಾತಾವರಣ ಇರತ್ತತಿ ಗ್ರೀನ್ ಐತಿ ಅದ್ರ ಪಕ್ಕದಲ್ಲೇ ನದಿ ಇರೋದ್ರಿಂದ --

ಈ ಬ್ಯಾಂಕಿಂ ದ ಗ್ರಾಮೀಣದಲ್ಲಿ ವಾಸ ಮಾಡುವ ಎಲ್ಲಾರಿಗೂ ಉಪಯೋಕ್ತ ಐತಿ.

ಊರಿಗ್ ಹೋಗಬಹುದು ಕೂಡಬೇಕ ಅನ್ನೋ ಅವಶ್ಯಕತೆ ಇರಗಿಲ್ಲಾ ಇದು ಬಸ್ ಸ್ಟಾಂಡ್ --

ಮಾಲ್ ಒಳಗ್ ಹೋಗಿ ತೋಕೋರಿ ಬಟ್ಟೇನು ಚನ್ನಾಗಿ ಇರತ್ತತಿ.

ಇವ್ರು ವೆಟರ್ನರಿ ಡಾಕ್ಟರ್ ಯಾವದೇ ಒಂದು ನಾಯಿಗೆ ಏನೋ ತೊಂದರೆ ಆಗಿದೆ ಅದರಿಂದ ಅದನ್ನು --

ಎಲ್ಲಾ ಹೊಲ್ದಲ್ಲು ಒಂದು ಒಂದು ಕೃಷಿ ಹೊಂಡ ಇರ್ಲಿ.

ಎದು ಕೆ.ಎಲ್.ಇ ವಿಜ್ಞಾನ ಸಂಸ್ಥೆ ಅಂದ್ರೆ ಸೈನ್ಸ್ ಕಾಲೇಜ್ .

ಇದು ತೋಳಂನಕೆರೆ ತೋಳಂನಕೆರೆಯಲ್ಲಿ ಮಕ್ಕಳು ಫೋಟೋ ಶೂಟ್ ಮಾಡುತ್ತಿದ್ದಾರೆ ನೋಡಲು ತುಂಬಾ ಚನ್ನಾಗಿರುತ್ತದೆ.

ಆ ಸೈಡಿಂದ ಈ ಸೈಡ್ ಹೋಗಬೇಕಂತಂದ ಟ್ರೈನ್ ಒಳಗಿಂದ ಆಸಿ ನಾ ಟ್ರ್ಯಾಕ್ ಒಳಗಿಂದ ಹಾಸಿ ಅಡ್ಡಾಡ ಬಾರ್ದ್ ಅದು ಒಳ್ಳೇದಲ್ಲಾ.

ಅದೇ ರೀತಿ ಎಲ್ಲಾರು ನೀಟ್ ಆಗಿ ಕಲಿತಾರಾ ಆಹ್ ಕಾಲೇಜ್ ಗೆ ಹೋಗೋದಿಂದ ಎಲ್ಲಾ ಮುಂದ್ ಎಜುಕೇಶನ್ ಗು ಒಳ್ಳೇದ್. ಎಲ್ಲಾ ಮಕ್ಕಳ್ನು ಕಾಲೇಜ್ ಗೆ ಕಳಸ್ರೀ ಸ್ಕೂಲ್ ಬಿಡ್ಸಿ ಮನ್ಯಾಗ್ ಕುಂದ್ರಸ್ ಬ್ಯಾಡ್ರಿ.

ಬರ್ಡ್ಡೇ ಪಾರ್ಟಿ ಮಾಡಬಹುದು ನಾವ್ ಯಾವದೇ ಫ್ರೆಂಡ್ಸ್ ಇದ್ದು ಕರಕೊಂಡ ಹೋಗಿ ಡಿನ್ನರ್ ಕೊಡ್ಸಬಹುದು.

ಇದು ಪೆಟ್ರೋಲ್ ಗಾಡಿ ಪೆಟ್ರೋಲ್ ತರುವ ವಾಹನ ಆಮೇಲೆ ಲಾರಿ--

ಪೆಟ್ರೋಲ್ ಬಂಕ್ ಅ ಡೈರೆಕ್ಟ್ ಪೆಟ್ರೋಲ್ ತರಕ್ ಆಗಂಗಿಲ್ಲಾ ಹಂಗ್ ಆ ಅದ್ರದಿಂದ ಟ್ರಕ್ ಇಂದ ತರ್ತಾರ.

ಜಿಮ್ ಅವಶ್ಯಕತೆ ಐತಿ ಈಗಿನ್ ಜನರೇಶನ್ ನಾಗ್ ಎಲ್ಲರು ಜಿಮ್ಮಿಗ್ ಹೋಗ್ತಾರಾ ಆಗಂತ ನೀವು ಎಲ್ಲಾರು ಜಿಮ್ಮಿಗ್ ಹೋಗ್ರಿ.

ಡ್ಯಾಮ್ ಇಂದ ಒಳ್ಳೆ ಉಪಯೋಗ ಐತಿ ನದಿ ನೀರ್ ರಕ್ಷಣೆ ಮಾಡ್ಕೊಂಡ್ ಎಲ್ಲಾ ರೈತ್ರುಗು ಯೂಸ್ ಆಗತೈತಿ.

ಅಮೌಂಟ್ ಸಿಕ್ತತಿ ಕಬ್ಬಡಿ ನಿಮ್ಮ ಮಕ್ಕಳ್ನು ಕಲ್ಸರಿ ಎಲ್ಲಾರು ಆಡ್ಲಿ ಕಬ್ಬಡಿ.

ನೋಡಕ್ಕು ಚಂದ ಇರತ್ವ್ ನೀರೊಳಗೆ ಬೆಳಗ್ಗೆಯೆಲ್ಲಾ ಈಜತ್ತಾ ಇರತ್ವ್ ನೀರೊಳಗೆ ಇರತ್ವ್ ಕೆರೆ ಪಕ್ಕದೆಲ್ಲಾ ನೋಡಬಹುದು.

ತು ದಾರ್ವಾಡ್ದೊಳಗಿರೋಂ ಹೆಚ್.ಡಿ.ಎಂ.ಸಿ ಪಾರ್ಕ ಈ ಪಾರ್ಕ್ ಒಳಗ್ ಎರೆಹುಳು ಗೊಬ್ಬರ ಸಿಕ್ತತಿ ಮಾರಾಟಕ್ಕ.

ಪ್ಲಾಟ್ ಫಾರಂ ಹುಬ್ಳಿ ಪ್ಲಾಟ್ ಫಾರಂ ಚಂದ್ ಐತಿ ಎಲ್ಲಾರು ನೋಡ್ರಿ ಇಡೀ ದೊಡ್ಡ ಪ್ಲಾಟ್ ಫಾರಂ ಇರೋದ್ ಹುಬ್ಳಿ ಒಳಗ್.

ಬೆಟ್ಟತ್ತರೆ ಟೈಮ್ ಬರು ಮುನ್ನ ಮಕ್ಕಳನ್ನ ಬಿಡ್ಬಾರ್ದ ಟೈಮ್ ಬಂದ್ ಪ್ಲಾಟ್ಫಾರಂ ಒಳಗ್ ನಿಂತಿಂದ ಹತ್ತ್ ಬೇಕ್ ಇಳಿಬೇಕ.

ಬಸ್ ಒಳಗ್ ಸೀಟು ಕಂಪೋರ್ಟೆಬಲ್ ಅದಾವು.

ಬಾಳ್ ಚೀಪ್ ರೇಟ್ ಒಳಗ್ ಹೋಗಿ ಬರಬಹುದ್ --

ಹುಬ್ಳಿಯಿಂದ ಹೊರಗಡೆ ಹೋಗೋವ ಬಸ್ ಗಳು ಸರ್ಕಲ್ ನಾ ರೌಂಡ್ ಹಾಕಿ ಹೊಕತ್ತವೆ.